ಮತ್ತು ಇಲ್ಲಿ ಕೆಲವು ಬಾಕ್ಸ್ ಗಳಂತಹ ಡಿಸೈನ್ ಗಳು ಇವೆ.

ಇಲ್ಲಿ ಹೊರಗಡೆ ಕೆಲವು ಬಟ್ಟೆಗಳು ಹಾಕಿದ್ದಾರೆ.

ಇಲ್ಲಿ ಕೆಲವು ವೈರ್ ಗಳು ಇವೆ.

ಇದು ಒಂದು ಜಿಮ್ ಮಾಡುವ ಸ್ಥಳವಿದೆ.

ಇಲ್ಲಿ ಹಲವಾರು ವಾಷಿನ ಮಶಿನ್ ಗಳು ಇವೆ.

ಇಲ್ಲಿ ಹೊರಗಡೆ ಗೊಂಬೆಗಳಿಗೆ ಬಟ್ಟೆಗಳು ಹಾಕಿದ್ದಾರೆ.

ಇಲ್ಲಿ ಮೇಲೆ ಟ್ರೋಫಿ ಗಳು ಇವೆ.

ಇಲ್ಲಿ ಒಂದು ದೊಡ್ಡದಾದ ಕೊಠಡಿ ಇದೆ.

ಇಲ್ಲಿ ಒಂದು ದೊಡ್ಡದಾದ ಕೊಠಡಿ ಇದೆ.

ಇಲ್ಲಿ ಕೆಲವು ಬಾಕ್ಸ್ ಗಳು ಇವೆ.

ಇಲ್ಲಿ ಕೆಲವು ನಟ್ ಗಳು ಇವೆ.

ಕುರ್ಚಿಯ ಮೇಲೆ ಕೆಲವು ವ್ಯಕ್ತಿಗಳು ಇದ್ದಾರೆ.

ಮತ್ತು ಕೆಳಗಡೆ ಇನ್ನು ಏಣಿಗಳು ಇವೆ.

ಕೆಂಪು ಬಣ್ಣದ ಗುಲಿಸ್ತಾನ್ ಎಂದು ಬರೆದಿದ್ದಾರೆ.